ಕಿಟಕಿಯ ಮೇಲೆ ಸೆಮಿ ಸರ್ಕಲ್ ಮತ್ತು ತ್ರಿಕೋನಾಕಾರದ ಡಿಸೈನ್ ಕಾಣಿಸುತ್ತಿದೆ.

ಅಲಲ್ಲಿ ಬಿರುಕು ಬಿಟ್ಟ ರಸ್ತೆಗಳು ಕಾಣಿಸುತ್ತಿವೆ.

ಎರಡು ಮೂರು ನಾಕು ಎಂಬ ಅಂಕಿಯನ್ನು ಹಾಕಿದ್ದಾರೆ.

ಐದು ಕಿಟಕಿಗಳು ಇದ್ದಾವೆ ಅದರಲ್ಲಿ ಒಂದಕ್ಕೆ ಕ್ಯಾಲೆಂಡರ್ ನೇತು ಹಾಕಿದ್ದಾರೆ.

ಕುಳಿತುಕೊಳ್ಳಲು ಟೇಬಲ್ ಮತ್ತು ಚೇರ್ ಹಾಕಿದ್ದಾರೆ.

ಕಾರಿನ ಬಾಗಿಲು ಮುಚ್ಚಿರುವುದನ್ನು ನಾವು ನೋಡಬಹುದು.

ಈ ಚಿತ್ರದಲ್ಲಿ ಕೆಂಪು ಬಣ್ಣದ ಚೇರ್ ಹಾಕಿದ್ದಾರೆ.

ಊಟಕ್ಕೆ ಬಳಸುವ ಅಡಿಕೆ ತಟ್ಟೆಗಳನ್ನು ಇಟ್ಟಿದ್ದಾರೆ.

ಕೆಲವು ಬಾಳೆಹಣ್ಣುಗಳನ್ನು ಟೇಬಲ್ ಮೇಲೆ ಇಟ್ಟಿದ್ದಾರೆ.

ನಾಲಕ್ಕು ಕಿಟಕಿ ಮತ್ತು ಎರಡು ಬಾಲ್ಕನಿ ಗಳು ಇದೆ.

ಕೆ_ಎಸ್_ಆರ್_ಟಿ_ಸಿ ಪ್ಲಾಟ್ಫಾರ್ಮ್ ಎಂದು ನಾಮಪಲಕ ಕಾಣಿಸುತ್ತಿದೆ.

ಕಟ್ಟಡದ ಬಣ್ಣ ತಿಳಿ ನೀಲಿ ಹಾಗು ಕೆಂಪು ಬಣ್ಣದಿಂದ ತುಂಬಿದೆ.

ಈ ಚಿತ್ರದಲ್ಲಿ ಎರಡು ಬಾಳೆ ಕಂಬುಗಳನ್ನು ಕಟ್ಟಿದ್ದಾರೆ.

ದಾಜು ಮತ್ತು ವುಡ ಮಿಶ್ರಿತವಾದ ಸಣ್ಣದಾದ ಕ್ಯಾಬಿನ್ ಇದೆ.

ನೀರಿನ ಮಧ್ಯದಲ್ಲಿ ಅಡಿಕೆ ಮರವನ್ನು ನೋಡುತ್ತಿದ್ದೇವೆ.

ಕೆಲವು ಗಾಜಿನ ಬಾಲ್ಕನಿ ಗಳನ್ನು ನಾವು ಕಾಣಬಹುದು.

ಗುಲಾಬಿ ಬಣ್ಣದ ಬಾರ್ಬಿ ಗೊಂಬೆಯನ್ನು ನೋಡಬಹುದು.

ಬ್ರೆಡ್ ರಸ್ಕ್ ಬಿಸ್ಕೆಟ್ ಗಳನ್ನು ಜೋಡಿಸಿಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಸುಂದರವಾದ ಮರ ಕಾಣಿಸುತ್ತಿದೆ.

ಸುಂದರವಾದ ನೀರಿನ ಹಳ್ಳವು ನಾವು ನೋಡಬಹುದು.

ಒಂದು ಹಳದಿ ಮತ್ತು ಒಂದು ನೀಲಿ ಬಣ್ಣದ ಕ್ರೇಟ ಕಾಣಿಸುತ್ತದೆ.

ಇಬ್ಬರು ವ್ಯಕ್ತಿಗಳು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದಾರೆ.

ಮೂರು ಬಿಳಿಯ ಲೈನ್ ಬರೆದಿರುವುದನ್ನು ನಾವು ನೋಡಬಹುದು.

ಇಬ್ಬರು ವ್ಯಕ್ತಿಗಳು ತಮ್ಮ ತಲೆಯ ಮೇಲೆ ಬಿಳಿ ಬಣ್ಣದ ಟೋಪ್ಪಿಯನ್ನು ಧರಿಸಿದ್ದಾರೆ.

ಈ ಚಿತ್ರದಲ್ಲಿ ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಇದ್ದಾರೆ.

ನ್ಯೂ ರೆನಾಲ್ಟ್ ಕಿಗರ್ ಎಂಬ ಹೆಸರು ಕಾಣಿಸುತ್ತಿದೆ.

ವ್ಯಕ್ತಿಯ ನೆರಳು ನೆಲಕ್ಕೆ ಬಿದ್ದಿರುವುದನ್ನು ನಾವು ನೋಡಬಹುದು.

ಇದು ಒಂದು ಬಂಡೆಯ ಒಳ ಮೈ ಎನಿಸುತ್ತದೆ.

ಮೂರು ಜನ ವ್ಯಕ್ತಿಗಳು ಕುರ್ಚಿಯ ಮೇಲೆ ಕುಳಿತಿದ್ದಾರೆ.

ವ್ಯಕ್ತಿ ಒಬ್ಬ ಮಿಷಿನ್ ಮೇಲೆ ನಡೆಯುತ್ತಿದ್ದಾನೆ ಎಂದು ಭಾಸವಾಗುತ್ತಿದೆ.

ಒಬ್ಬ ವ್ಯಕ್ತಿ ದೋಣಿಯ ಮೇಲೆ ನಿಂತು ತನ್ನ ಕೆಲಸದಲ್ಲಿ ನಿರತನಾಗಿದ್ದಾನೆ.

ಯಾವುದೊ ಒಂದು ಧಾರ್ಮಿಕ ಆಚಾರಣೆ ನಡಿಯುತ್ತಿದೆ ಎಂದು ಬಾಸವಾಗುತ್ತಿದೆ.

ಒಂದು ಹಳದಿ ಬಣ್ಣದ ಮನೆ ಕಾಣಿಸುತ್ತಿದೆ.

ಚೆಂಡು ಹೂಗಳ ಮಧ್ಯೆ ಒಂದು ಗುಲಾಬಿ ಹೂ ಸಹಾ ಇದೆ.

ಆರೆಂಜ್ ಮತ್ತು ಪಿಂಕ್ ಮಿಶ್ರಿತವಾದ ಗುಲಾಬಿ ಹೂ ಇದಾಗಿದೆ.

ಇಬ್ಬರು ವ್ಯಕ್ತಿಗಳು ಬ್ಯಾಗ್ ಧರಿಸಿ ನಡೆದುಕೊಂಡು ಹೋಗುತ್ತಿದ್ದಾರೆ.

ಕಲ್ಲಿನ ಗೋಡೆಯ ಮೇಲೆ ಪಾಚಿ ಕಟ್ಟಿರುವುದನ್ನು ನಾವು ಕಾಣಬಹುದು.

ವ್ಯಕ್ತಿಯು ತನ್ನ ಎರಡು ಕೈಗಳನ್ನು ಚಾಚಿಕೊಂಡು ನಿಂತಿದ್ದಾನೆ.

ಈ ಚಿತ್ರದಲ್ಲಿ ಜನರು ನಿಂತಿರುವಂತೆ ಕಾಣಿಸುತ್ತಿದೆ.

ಗುಲಾಬಿ ಬಣ್ಣದ ಟೋಪಿಯನ್ನು ಧರಿಸಿರುವ ಮಗುವನ್ನು ನೋಡುತ್ತಿದ್ದೇವೆ.

ಒಂದು ಕಪ್ಪು ಮತ್ತು ಹಳದಿ ಮಿಕ್ಸ್ಡ್ ಆಟೋ ಇದೆ.

ವ್ಯಕ್ತಿಯೋರ್ವ ವೈಟ್ ಟಿಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಧರಿಸಿದ್ದಾನೆ.